ಮತ್ತು ಈ ಕಡೆ ಸೈಡ್ ಫ್ಯಾನ್ ಇದೆ ಮತ್ತು ಒಂದು ಸಿ.ಸಿ. ಕ್ಯಾಮೆರಾ ಇದೆ. ಮೂರೂ ಚೇರ್ಗಳು ಇವೆ ಅದರ ಮುಂದೆ ಒಂದು ಟೇಬಲ್ --

ಇಲ್ಲಿ ಒಂದು ಗ್ಯಾರೇಜ್ ಕಾಣಿಸ್ತಾ ಇದ್ದೆ ಎರಡು ಕಾರ್ಗಳು ಸಹ ಇವೆ .

ಒಂದು ಚಿತ್ರವನ್ನು ಬಿಡಿಸಿ ಹಾಕಿದ್ದಾರೆ ಒಂದು ತೇರಿನ ತರಹ ಬಿಡಿಸಿ ಹಾಕಿದ್ದಾರೆ ನಾಲ್ಕು ಗಾಲೆಗಳು ಮತ್ತು ಆ ಗಾಲೆಗಗಳು ಮಧ್ಯದಲ್ಲಿ--